ಇದು ಬಂದ್ಬಿಟ್ಟು ಪಾರ್ಲರ್ ಆ ಇಲ್ಲಿ ಏನಿದೆ ಅಂದ್ರೆ ಮದ್ವೆ ಹುಡುಗಿನ ರೆಡಿ ಮಾಡುತ್ತಾರೆ ಅಂತ ಅನ್ಸುತ್ತೆ ಇಲ್ಲಿ. ಚೆನ್ನಾಗಿ ರೆಡಿ ಮಾಡಬಹುದು. ಎಲ್ಲ ಐಟಮ್‌ಗಳು ಇಟ್ಟಿದ್ದಾರೆ.

ಎಲ್ಲಾ ಕ್ರೀಮ್ ಗಳು ಇದಾವೆ ನೀಟಾಗ್ ಜೋಡಿಸಿಲ್ಲ ಇಲ್ಲಿ ಅಲ್ಲೊಂದ್ ಅಲ್ಲೊಂದ್ ಇಲ್ಲೊಂದ್ ಇಟ್ಟಿದ್ದಾರೆ ಲೈಟಿಂಗ್ಸ್ ಚೆನ್ನಾಗಿದೆ ಚೆನ್ನಾಗ್ ಮಾಡಿದ್ದಾರೆ.

ಇದರಲ್ಲಿ ಇಲ್ಲಿ ಚಿತ್ರಕೂಡ ಚಿರತೆ ಚಿತ್ರ ಗೇಟ್ ಮೇಲೆ ಎಲ್ಲ ಬಿಟ್ಟಿದ್ದಾರೆ ಚೆನ್ನಾಗಿದೆ ಒಳಗಡೆ ಚೆನ್ನಾಗಿರಬಹುದು ಚೆನ್ನಾಗಿ ಗೇಟ್ ಮೇಲೆಲ್ಲಾ ಚಿತ್ರ ಗ್ರೀನ್ ಯಿಂದ ಕೂಡಿದೆ.

ಅದು ಸೇಮ್ ಇದೆ. ಪಿಕ್ಚರ್ ಹೇಳಿದ್ದಾರೆ ಬ್ರೈಡ್ ಕೆಳಗಡೆ ನೀರಿದೆ. ಮೇಲ್ಗಡೆ ವಾಹನ ಅಂದ್ರೆ ಬೇರೆ ವಾಹನ ಬಸ್ ಲಾರಿಯಲ್ಲಿ ಪ್ರತಿಯೊಂದು ಮಾಡಿದ್ದಾರೆ.

ಇದು ಐರಾವತ ಬಸ್‌ ಇದೆ ವೈಟ್ ಕಲರ್ ಬ್ಲಾಕ್ ಕಲರಿ ನ ವಿಂಡೋಸ್ ಈ ಆರ ಏಳ ವಿಂಡೋಸ್ ಇದೆ ಅದೆ ಚೆನ್ನಾಗಿದೆ ಚೆನ್ನಾಗಿ ಲೈಟಿಂಗ್ಸ --

ಒಬ್ಬರು ನಿಂತಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ.

ಇದ್ ಬಂದ್ಬಿಟ್ಟು ಪೆಟ್ರೋಲ್ ಬಂಕು ಇಲ್ಲಿ ಡೀಸೆಲ್ಲು ಸಿಗಬಹುದು ಮತ್ತೆ ಪೆಟ್ರೋಲು ಸಿಗುತ್ತೆ ಪೆಟ್ರೋಲ ಆ ಕಡೆ ಸೈಡ್ ಇದೆ ಡೀಸೆಲ್ ಈ ಕಡೆ ಸೈಡ್ ಇದೆ ಇಲ್ಲಿ ಬರ್ದಿದಾರೆ ಡೀಸೆಲ್ ಅಂತ.

ಟ್ಯಾಕ್ಟ್ರಿ ಹೋಗ್ತಾ ಇದೆ ಹ್ಮ್ಮ್ ಮತ್ತೆ ಅಲ್ಲೊಂದ್ ಬೈಕ್ ನಿಂತಿದೆ.

ಫ್ಯಾಮಿಲಿ ಊಟ ಮಾಡ್ಬೇಕು ಅಂದ್ರೆ ಒಳಗಾದೆನು ಜಾಗ ಇರುತ್ತೆ ತುಂಬಾ ಚೆನ್ನಾಗ್ ಮಾಡಿರ್ತಾರೆ ಮಾತ್ರೆ ಇಲ್ಲಿ. ಯಲ್ಲ ಚನ್ನಾಗಿ ಸ್ವಚ್ಛತೆ ಕಾಪಾಡಿದಾರೆ ನೀಟ್ನೆಸ್ ಇಂದ ಇದಾರೆ.

ಬಿಗ್ ಫ್ಯಾಷನ್ ಅಂತ ಬರ್ದಿದ್ದಾರೆ ಅಂದ್ರೆ ಬಟ್ಟೆ ಅಂಗಡಿ ಇಲ್ಲಿ ತುಂಬಾ ಚೆನ್ನಾಗಿರುವ ಬಟ್ಟೆಗಳು ಸಿಗ್ತವೆ ಅನ್ಸುತ್ತೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಮುಂದ್ಗಡೆ ಬೋರ್ಡ್ ಕೂಡ ಬ್ಲೂ ಕಲರ್ ಲ್ ಹಾಕಿದ್ದಾರೆ.